ಈ ದೃಶ್ಯದಲ್ಲಿ ನಾವು ಒಂದು ಮಣ್ಣಿನಿಂದ ಮಾಡಲು ಮಣ್ಣಿನಿಂದ ರಚನೆಗೊಂಡಿರುವಂತಹ ಪಾದಚಾರಿ ಮಾರ್ಗವನ್ನು ಅಲ್ಲಲ್ಲಿ ಬೆಳೆದಿರುವ ಕುರುಚಲು ಕಾಡನ್ನು ಹಾಗೂ ದೂರದಲ್ಲಿರುವಂತಹ ಬೆಟ್ಟವನ್ನು ಗಮನಿಸ --

ದ್ವಿಚಕ್ರವಾಹನದಿಂದ ಬಿಡೀ ಭಾಗವನ್ನು ಕಳಚಿ ಇಡಲಾಗಿದೆ .

ಈ ಹಸಿರಲೆ ನಾವು ಯಾವುದೋ ಒಂದು ಬೃಹತ್ತಾದ ಮಡಿಗೆ ಅಥವಾ ಕಟ್ಟಡವನ್ನು ಗಮನಿಸಬಹುದು

ಪಾದಾಚಾರಿ ಮಾರ್ಗದಲ್ಲಿ ಬಹಳಷ್ಟು ಜನ ನಡೆದು ಸಾಗುತ್ತಿದ್ದಾರೆ .

ಈ ದೃಶ್ಯದಲ್ಲಿ ನಾವು ಒಂದು ಬುಲೆಟ್ ಶೋರೂಮ್ ಅನ್ನು ನೋಡುತ್ತಿದ್ದೇವೆ .

ಇಲ್ಲಿ ವಯಸ್ಕರಿಗೆ ಹಾಗೂ ಮಕ್ಕಳಿಗೆ ಪ್ರತ್ಯೇಕವಾದ ಸೈಕಲ್ ಗಳು ಇವೆ .

ಈ ದೃಶ್ಯದಲ್ಲಿ ನಾವು ದಡದ ಇಳಿಜಾರಿನಿಂದ ತೆಗೆದಿರುವಂತಹ ಒಂದು ವಿಶಾಲವಾದ ನದಿಯ ದೃಶ್ಯವನ್ನು ಗಮನಿಸಬಹುದು .

ಈ ದೃಶ್ಯದಲ್ಲಿ ನಾವು ಒಂದು ನದಿಗೆ ಅಡ್ಡಲಾಗಿರುವಂತಹ--

ಕಟ್ಟೆಯನ್ನು ಕಟ್ಟಿರುವಂತಹ ಒಂದು ಸೇತುವೆ ಹಾಗೂ ಸೇತುವೆಗೆ ಕಟ್ಟಡವು ಕಟ್ಟಿರುವುದನ್ನು ಗಮನಿಸ ಬಹುದು ಹಾಗೆ ದೂರದಲ್ಲಿ ಹಲವಾರು ಕಟ್ಟಡಗಳು ಇರುವುದನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಎ.ಟಿ.ಎಂ ಮಷೀನ್ ಅನ್ನು ಹಾಗೂ ಅದರ ಪಕ್ಕದಲ್ಲಿರುವಂತಹ --

ಕಸ ಹಾಕಲು ಇಟ್ಟಿರುವಂತಹ ಒಂದು ಡಬ್ಬಿಯನ್ನು ಹಾಗೂ ಅದು ಇನ್ನೊಂದು ಪಕ್ಕದಲ್ಲಿ ಇರುವ ಮುಚ್ಚಿದ ಕೋಣೆಯನ್ನು ಗಮನಿಸಬಹುದು